ಕೂಡಿದೆ ಮತ್ತು ಆ ಮನುಷ್ಯ ಕಲ್ಲುಗಳನ್ನು ಮುಟ್ಟಿ ನೋಡುತ್ತಾ ಇದ್ದಾನೆ ಕೆಳ ಅವನು ಶೂ ಮತ್ತು ಟಿ ಶರ್ಟ್ ಅನ್ನು ಹಾಕಿ ಒಂದು ಕೈ ಮೇಲ್ಗಡೆ ಮಾಡಿ ನಿಂತುಕೊಂಡಿದ್ದಾನೆ.

ಹಿಂದೆ ನೋಡಬಹುದು ಅಲ್ಲಿ ಬುಕ್ ಗಳು ಕೂಡ ತುಂಬಾ ಹಲವಾರು ಇದ್ದಾವೆ. ಇದು ಬುಕ್ ಸ್ಟಾಲ್ ಅಥವಾ ಬುಕ್ ಶಾಪ್ ಅಂತಾನು ಇದನ್ನು ಹೇಳಬಹುದು.

ಬುದ್ಧನ ಆಹಾ ಫೋಟೋ ನೋಡಬಹುದು ಅದರ ಪಕ್ಕದಲ್ಲಿ ಮತ್ತೆ ಕೆಲವು ಪುಸ್ತಕಗಳನ್ನು ನೀವು ನೋಡಬಹುದು ಅಲ್ಲಿ ಯಾವದೋ ರೀತಿಯ ಮೀಟಿಂಗ್ ಅನ್ನು ಮಾಡುತ್ತಿರುವ ಹಾಗೆ ಕಾಣಿಸುತಾ ಇದೆ.